ಅದಿಕ್ಕೆ ಎಲ್ಲಾದ್ರು ಸುತ್ಲಿಕ್ಕೇ ಹೋಗುವುದು ಅದೇ ಆಯ್ತಲ್ಲಾ. ಹ್ಮ್‌ ಮತ್ತೇ college ಅಲ್ಲಿ ನಾವು ಏನು. ಬೆಳ್ಳಿಗ್ಗೆ ಬೇಗ ಬೇಗ ಹೋಗಿ ಎಲ್ಲ ಅಲ್ಲಿ ಆಟ ಆಡಿದ್ದೆಲ್ಲಾ. ಅವರು ಯಾರ್ದೊ ಅನುಶ್ರೀ ma'am ಆ madam ಇದ್ದು class ಆಗುವಾಗ ನಿದ್ದೆ ಮಾಡ್ತಿದ್ವಿ. ಆ ರಗಾಳೆ ಇರ್ತಿರ್ಲಿಲ್ಲಾ ಒಂದು. ಅವರು ಹೇಳುದಲ್ಲಾ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ನಂಗೆ ತೊಂದ್ರೆ ಕೊಡ್ಬೇಡಿ. ತೊಂದ್ರೆ ಕೊಡ್ಬೇಡಿ . Pass ಆಗುದಿಲ್ಲಾ ಹೇಳಿದ್ರು ಮಾರ್ರೆ last ಗೆ pass ಆದ್ವಿಯಲ್ಲಾ last ಗೆ. Last ಗೆಲ್ಲಾ ಹೇಳಿದ್ದಾರೆ ನೀವು pass ಏ ಆಗಲ್ಲಾ. Pass ಏ ಆಗುದಿಲ್ಲ ನೀವು ಇನ್ನು ಗಾರೆ ಕೆಲಸಕ್ಕೆ ಹೋಗ್ಬೇಕು ಅವರಿಗೆ ಇನ್ನು call call ಮಾಡಿ . Call ಮಾಡಿ ಕೇಳ್ಬೇಕಿತ್ತು ಹೇಳಿದೆಲ್ಲ ಸುಳ್ಳಾಯ್ತು ಅಂತ. ಹೌದು ಈಗ ಸುಳ್ಳಾಯ್ತು ಅಂತೊಂದ್ ಹೇಳ್ಬೇಕು ಅವ್ರಿಗೆ ಅವ್ರ ಉಂಟ number ಎಲ್ಲ. ಹಾ . ಮತ್ತೇ ಪವನ್ ನೆನಪಿದೆಯಾ ನೀರು bottle ತಕೊಂಡೋಗ್ತಿದ್ದೆ . Daily ಒಂದು daily duty ಇತ್ತಲ್ಲ. ಹಾ daily duty ಇತ್ತು ಅವರದ್ದು ನೀರು ಬರ್ಲಿ~ ನೀರು ತರ್ಲಿಕ್ಕೆ ಅವನಿಗೆ ಎಂತ ಹೇಳ್ತಿರ್ಲಿಲ್ಲಾ ನಮ್ಗೆ ಹೇಳಿದ್ದು ಎಲ್ಲಾ ನೀವೆಲ್ಲಾ fail ಆಗ್ತೀರಿ ಅವ pass ಆಗ್ತಾನೆ. ಹಾಗೆ.

ಹ್ಮ್‌ ಅದೇ ಹಂಗೆ ಎಲ್ಲ. ಮತ್ತೇ? ಮತ್ತೆ ಹೇಳ್ಬೇಕು ಮಾರ್ರೆ ನೀ camp ಗೆಲ್ಲ ಬರ್ಲಿಲ್ಲಲ್ಲ. ಹಾ ನಾನ್ ಅದೇ ಇದು ಇದ್ದೆಯಲ್ಲಾ ಏನು ಬೇರೆ ಇದಕ್ಕೆ join ಆಗಿದ್ದು.

ನೀನ್ camp ಅಲ್ಲಿಸ ಎಲ್ಲ ಗಮ್ಮತ್ . ಇಲ್ಲಿ ಗಮ್ಮತಿತ್ತು ನಮ್ಗೆ ಎಲ್ರು ಗಮ್ಮತ್ ಮಾಡ್ತಿದ್ವಿ ಅಲ್ಲಿ ಗೌತಮ್ main ಅದ್ರಲ್ಲಿ. ಹಾ ಗಮ್ಮತ್ ಇತ್ತು ಅಂಗ್ ಮಾಡ್ತಿದ್ದೆ ಇಂಗ್ ಮಾಡ್ತಿದ್ದ ಹಾ. ಸ್ವಲ್ಪ ಕೆಲಸ ಇತ್ತು ಮತ್ತೆ ಮಾಡ್ತೇನೆ ನಿಂಗೆ. ಆಯ್ತಾಯ್ತು bye bye .

Hai ಪೂಜಾ ಎಂತ ಮಾಡ್ತಾ ಇದ್ದಿ? Hai ನಿತಿನ್, ನಾನ್ duty ಯಲ್ಲಿ ಇದ್ದೇನೆ.

ಹಾ ಊಟ ಆಗ್ಲಿಲ್ಲ ಊಟಕ್ಕೆ ಹೊರಡ್ಬೇಕು ಈಗ ಮನೆಗೆ ನಿಮ್ದು ಆಯ್ತಾ?

ಗಮ್ಮತ್ ಎಂತ ಇಲ್ಲ ಇವತ್ತು ಸೋಮವಾರ ಅಲ್ಲಾ ಹಾಗೆ ನಮ್ದು ಎಂತ ಗಮ್ಮತ್ ಇರುದಿಲ್ಲ veg. ಹ್ಮ್ ಹ್ಮ veg ಅಲ್ಲಿಸಾ ಇರ್ತದಲ್ಲ, ನಮ್ಮ ಪನ್ನೀರ್ ಅದು ಇದು ಅಂತ. ಹೌದು ಇರ್ತದೆ ಆದರೆ ಮಾಡ್ಲಿಕ್ಕೆ ನಾವು ಇಲ್ಲಿರತಿವಿ ಅಲ್ಲ . ಹ ಹ ಹ ಹ ಹ ಅದು ಹೌದು .

ಹ್ಮ ಹ್ಮ್ ನಂಗೆ ಎಂತ ಇಲ್ಲ ನಾನು ನನ್ನ friend ಒಟ್ಟಿಗೆ ಬಂದಿದ್ದೇನೆ. ಹೌದಾ ನಿಂಗೆ . ಹಾ ಇವತ್ತು night shift ಉಂಟು ಹಾಗೆ ರಾತ್ರಿ ಮಾಡುವ ಅಂತ. ಹೌದಾ.

ಮತ್ತೆ ಎಲ್ಲಿ ಹೋಗಿಲ್ವ ಹೊರಗಡೆ. ಹೊರಗಡೇ ಹೋಗ್ಲಿಲ್ಲ, ಮೊನ್ನೆ ನಾವು friends ಎಲ್ಲ ಹೋಗಿ ಬಂದಿದ್ದೇವಾ, ಗಮ್ಮತ್ ಇತ್ತು ಮಾತ್ರ. ಹ ಹೌದಾ ಎಲ್ಲಿ ಹೋಗಿದ್ರಿ? ನಾವು ಚಿಕ್ಮಂಗ್ಲೂರ್ ಹೋದದ್ದು. one one day full ಹೋದದ್ದು.

ಹ ಹ. friends ಒಟ್ಟಿಗೆ ಹೋದದ್ದು.

ಹಾಗೆ ಮೊನ್ನೆ ಭಾನುವಾರ ಹೋದದ್ದು ಬೆಳಿಗ್ಗೆ bus ಮಾಡಿ ಹೋದದ್ದು ಎಲ್ಲ friends ಎಲ್ಲ ಒಟ್ಟಿಗೆ ಐದು ಗಂಟೆಗೆಲ್ಲ ಹೊರಟು. ಹೌದಾ ತುಂಬ ಬೇಗ ಹೊರಟಿದ್ರಿ. ಹೌದು ಅಲ್ಲೀ ಎತ್ಬೇಕಲ್ಲ?

ಹ್ಮ . Place ತುಂಬಾ ಚಳಿ ಮಾತ್ರ ಚಂದ view ಎಲ್ಲ ಚಂದ ಇತ್ತು ಮುಳ್ಳಯ್ಯನಗಿರಿ ಆಚೆಯೆಲ್ಲಾ ಹೋಗಿ ಬಂದದ್ದು

ಮತ್ತೆ ಕೊಟ್ಟಿಗೆಹಾರದಲ್ಲೆಲ್ಲಾ ಚಾ ಎಲ್ಲ ಕುಡ್ದು. ಹ ಹ.

ಹೌದಾ ಮತ್ತೆ ಎಷ್ಟು ಗಂಟೆ ಆಯ್ತು return ಬರುವಾಗ? Return ಬರುವಾಗ ರಾತ್ರಿ ಹನ್ನೊಂದು ಆಗಿದೆ.

ಹ್ಮ ಹುಡ್ಗೀರನ್ನೆಲ್ಲಾ ಅವರವರ ಮನೆಗೆಲ್ಲಾ ಬಿಟ್ಟು.

ಹಾ ಗಮ್ಮತ್ ಮಾಡಿದ್ರಿ ಹಾಗಿದ್ರೆ. ಗಮ್ಮತ್ ನೀವೆಲ್ಲಿಸ ಹೋಗ್ಲಿಲ್ವಾ ಭಾನುವಾರ? ನಾವು ಹೋಗ್ತಾ ಇರ್ತೇವೆ, ದೂರ ಎಲ್ಲ ಹೋಗುದು ಹೋಗುದು ಕಡಿಮೆ ನಾವು ಅದೆ last time ಇಲ್ಲಿ ನಮ್ಮ್ ಮನೆ ಹತ್ರ ಒಂದು EMRD ಅನ್ನುವ water park ಉಂಟು ಅಲ್ಲಿಗೆ ಮಗನ್ ಕರ್ಕೊಂಡು ಹೋಗಿದ್ದು.

Husband ಮತ್ತೆ ನಾವು ಮಗ ತುಂಬಾ enjoy ಮಾಡಿದ, ಅಲ್ಲಿ ಮಕ್ಕಳಿಗೆಯೆಲ್ಲ ಆಟ ಆಡ್ಲಿಕ್ಕೆಲ್ಲಇದ್ರೆ ತುಂಬಾ ಖುಷಿ ಅಲ್ಲ, ಅವರಿಗೆ ಬೇರೆ ಎಂತ ಬೇಡ ಆಗ್ತದೆ. ಹ್ಮ ಹ್ಮ ಹೌದು. ಅದೇ ನೋಡ್ಲಿಕೆಲ್ಲ ಒಳ್ಳೆ ಚಂದ ಮಾಡಿದ್ದಾರೆ ಅವನಿಗೊಂದು ಖುಷಿ ಆಯ್ತು.

ಮತ್ತೆ ಹೀಗೆ Sunday Sunday ಹೀಗೆ ಹತ್ರದ shopping ಹೀಗೆ ಹೋಗಿ ಬರುದು, ಮತ್ತೆ ದೂರ ಎಲ್ಲ ಹೋಗ್ಲಿಕ್ಕೆ ಆ ಕಷ್ಟ ಆಗ್ತದೆ ಸ್ವಲ್ಪ ಮಕ್ಕಳನ್ನೆಲ್ಲ ಹಿಡ್ಕೊಂಡು. ಹ್ಮ್ ಹಾಗೆ ಗಮ್ಮತ್ ಮಾಡಿ ಬಂದದ್ದು. ಹಾ ಗಮ್ಮತ್ ಆಯ್ತು.

ಮತ್ತೆ ಬೇರೆಯೆಲ್ಲು ಹೋಗ್ಲಿಲ್ವಾ ನೀವು, ಹೋಗ್ತಾ ಇರ್ತೀರಾ Sunday ಎಲ್ಲ. Sunday ಸಿಕ್ಕಿದ್ರೆ ಹೋಗುದೆ ಗಮ್ಮತ್ ಮಾಡಿ ಬರುದು. ಹ . ಮತ್ತೆ ಊರಲೆಲ್ಲಾ ಮಳೆ ಉಂಟಾ? ಹ್ಮ್ ಮಳೆ ಇಲ್ಲ ಇವತ್ತು ಸ್ವಲ್ಪ ಬಿಸಿಲು ಉಂಟು ತುಂಬಾ ಚಳಿ ಇಲ್ಲ, ಬಿಸಿಲು ಉಂಟು, ಸೆಕೆ ಆಗ್ತಾ ಉಂಟು.

ಹ್ಮ ಮತ್ತೆ.

ಹಾ ಬರ್ಲಿಕ್ಕೆ ಪುತ್ತೂರಿಗೆ ಪುತ್ತೂರಿಗೆ ಅದೇ ನಾಳಿದ್ದು ಬುಧವಾರ ಬರ್ಲಿಕುಂಟು ನಮ್ದು ಅತ್ತಿಗೆ ಮಗನಿಗೊಂದ್ ಉಪನಯನ ಉಂಟಾಲ್ಲಿ.

ಅಲ್ಲೀ ಎಂತ ಉಂಟು ನೋಡ್ಲಿಕ್ಕೆ place ಎಲ್ಲ ಪುತ್ತೂರಲ್ಲಿ? ಪುತ್ತೂರಲ್ಲಿ ಬಾಲವನ ಉಂಟು ನಾವು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಉಂಟು.

ಹ್ಮ . ಹ್ಮ ಹೌದು ನಾವು ಇಲ್ಲಿಂದ ಬರುದಲ್ಲ, ಉಡುಪಿಯಿಂದ ಪುತ್ತೂರ್ವರೆಗೆ ಬರ್ತೇವೆ. ಅಲ್ಲಿ ಅದೇ ಎಂತಾದ್ರು ನೋಡ್ಲಿಕ್ಕೆ ಇದ್ರೆ ನೋಡಿ ಎಲ್ಲ ಬರುದು ಸ್ವಲ್ಪ. ಹ್ಮ ಹ್ಮ ಹ್ಮ ಸರಿ ಹಾಗಾದ್ರೆ ಸಿಗುವ ನಾಡ್ದು.

ಹ ಸರಿ ಹ ಹೊರಡ್ತೇನೆ bye.

ಹ ಆರಾಮಿದೀನ್ ಮೌನಿಕ ನೀನ್ ಅರಾಮಿದಿಯ?

ಚೆನ್ನಾಗಿದಿರ mummy daddy ನಿಮ್ mummy daddy ಚೆನ್ನಾಗಿದಾರ? ಹ ಚೆನ್ನಾಗಿದರ್ ಅಲ್ಲಿ uncle aunty ಎಲ್ಲಾ ಚೆನ್ನಾಗಿದಾರ?

ಹೌದಾ ಕೇಳಿನಿ ಅಂತ್ ಹೇಳು ಅಮ್ಮನ ಅಪ್ಪನ. ಹ ನಿಮ್ mummy daddy ನ್ ಕೂಡ ಕೇಳಿದೆ ಅಂತ ಹೇಳು.

ನಾಳೆ ನಮ್ಮೂರಲ್ಲಿ ಜಾತ್ರೆ ಇದೆ ಬಾ ನೀನು mummy ಎಲ್ಲರೂ.

ನಮ್ಮೂರ ನಾ~ ನಾಡ್ದ್ ಜಾತ್ರೆ ಇದೆ ಮೌನಿಕ ಇಲ್ಲಿ ಬಳ್ಳಾರಿಯಲ್ಲಿ. ಹ ಬಳ್ಳಾರಿಯಲ್ಲಿ ದುರ್ಗಮ್ಮ temple ಅಲ್ಲೇ famous ಅಲ್ಲ. ಹ ಅದಕ್ಕೆ ಜಾತ್ರೆಯಲ್ಲ ನೋಡಿದಿವಿ ನಮ್ಮೂರಲ್ ನೀನ್ ನೋಡಿಲ್ಲಲ ಬಾ mummy ಎಲ್ರ್ನು ಕರ್ಕೊಂಡ್ ಬಾ. ಅಲ್ಲ ನಮ್ದು ನಾಡ್ ಐತ್ ನಾಡ್ದು ಇದೆ ಅಲ್ಲ ಬರಕ್ ಆಗಲ್ತಾನೇ. ಅಲ್ಲ ಒಂದ್ ಸತಿ ಕೂಡ ನಮ್ಮನೇಗ್ ಬಂದಿಲ್ಲಲ್ಲ ಬಾ ಏನ್ special ನಿಮ್ಮನೇಲಿ ನಾಡ್ದ? ನಮ್ಮನೇಲ್ full special ಅಮ್ಮ ಬದ್ನೆಕಾಯ್ ಚಿತ್ರಾನ್ನ ಅನ್ನ ಸಾಂಬಾರ್ ಎಲ್ಲಾ full famous .

ಅದಕ್ಕೆ ಬಾ ನೀನೆ ಕೂಡ ಬಾ ಅಮ್ಮ ಅಪ್ಪನ್ ಎಲ್ಲಾ ಕರ್ಕೊಂಡು ತಂಗಿನ ತಮ್ಮನ್ನ ಕರ್ಕೊಂಡು ಬಾ. ಅಲ್ಲ ನೋಡಿನೀ already ದುರ್ಗಮ್ಮ ನೀವ್ ಒಂದ್ ಸತಿ ಕರ್ಕೊಂಡು ಹೋಗಿಯಲ್ಲ already ನೋಡಿನೀ ಜಾತ್ರೆ. ಇನ್ನೊಂದ್ ಸತಿ ಬಾ ಏನಾಯ್ತು ನೋಡ್ದ ಬರಕ್ಕಾಗಲ್ಲೆನು? ಸ ಇನ್ನೇನ್ ದೀಕ್ಷಿತ ಮತ್ತೆ ಬ ನಾಳೆ ಬರಲ್ಲ ನೀನು mummy ಎಲ್ಲರೂ? ಇಲ್ಲಮ್ಮ ನಾಡ್ದು ಇದೆ ಅಲ್ಲ ನಮ್ದು ನಮ್ಗು ಸೊಲ್ಪ್ ಕೆಲ್ಸ ಇರ್ತತ್ ತಾನೇ ಮಾಡ್ಬೇಕಲ್ಲ.

ಅನ್ನ ಸಾಂಬಾರು.

ಇನ್ನ ಚಿತ್ರಾನ್ನ ಬದ್ನೆಕಾಯ್ ಎಲ್ಲಾ ಮಾಡ್ತಾರ್ ಅಮ್ಮಾವ್ರು ಮಾಡ್ತಾರೆ. ಅವೆಲ್ಲ ತಿಂದಿದ್ವಿ ಇನ್ನ non-veg ಏನ್ ನೀವ್ ಮಾಡಲ್ಲ. ನಾವ್ ದೇವ್ರದ್ದಲ್ಲ ಮಾಡಲ್ಲ ಅದು ಮಾಡ್ತಾರ್ ಬೇಕಾದ್ರೆ ಮತ್ತೆ non-veg .

ಅಲ್ಲ ನೀನೆ ನಮ್ ಮನಿಗ್ ಬರ್ಬೇಕಲ್ಲ ದೀಕ್ಷಿತ. ಬ ಬರ್ತೀನಿ ಮೌನಿಕ ಕೇಳ್ತೀನ್ ಅಮ್ಮನ್ ಕೇಳ್ತೀನಿ ಇವತ್ತು ಸಾಯಂಕಾಲ ಮನೆಗ್ ಹೊಯ್ತೀನಿ ತಾನೇ ಅವಾಗ್ ಕೇಳ್ತೀನಿ ಬಾ.

ಯಾವ್ದಕ್ ಅಮ್ಮನ್ ಕೇಳಿ ನಿನ್ಗ್ ಹೇಳ್ತೀನಿ.

ನಮ್ಮನೇಲ ನಮ್ಮನೇಲು ಅದೇ same ಎ ಅನ್ನ ಸಾಂಬಾರು ಇನ್ನೇನ್ ಅನ್ನ ಇರ್ಲ ಅದೇ ಮಾಡೋದ್ ಯಾರ್ನು ನೋಡಿ ಜಾತ್ರೆಯಲ್ಲ ಆದ್ರೆ ಇನ್ನ ರಜಕ್ ಕುರಿ ಮಾಡ್ಸ್ತಿದ್ದೆ ನೀನ್ ಬರ್ತಿನ್ ಅಂದ್ರೆ ಅದೇ ಮಾಡ್ಸ್ತೀನ್ ಬಾ.

ಬರ್ತಿನ್ ಬರ್ತೀನ್ ನೋಡ್ತೀನ್, ನೋಡ್ತೀನಿ.

ಹ ಮತ್ತೆ ಜಾತ್ರೆ ಅಂದ್ರೆ ಇರ್ಬೇಕಲ್ಲ ಚೆನ್ನಾಗಿರತ್ತೆ.

ಆದರೆ full ಜೋರ್ ಆಯ್ದಿನಾಲೆ. ಹ ಮತ್ ಇರ್ಬೇಕು ಮನೇಲಿ ಜಾತ್ರೆ ಮಾಡ್ತಿದರೆ ಅಂದ್ರೆ ready ಇರ್ಬೇಕು.

ಹ್ಮ ಎಲ್ಲಾ relatives ಎಲ್ಲಾ ಬಂದಾರ ಮತ್ ನೀನೊಂದೆ ಬರ್ಬೆಕ್.

ಹ್ಮ ಎಲ್ಲಾ ಪೂಜಿ ಗೀಜಿ ಮಾಡ್ಕೊಂಡು ಹೋಗ್ಬಿಡ್ತೀರಿ ತೇರಿಗೆ. ಹ್ಮ ನಾವ್ ಹೋಗಿ ನೋಡ್ಕೊಂಡ್ ಬರದಷ್ಟೇ ಇನ್ನ.

ಅದೇ ಬರ್ತಿನ್ ಇವತ್ತು ಹೊತೀನಿ ಮನೆಗ್ ಹೊತೀನಿ.

ಹ ಸರಿ ಮಾತಾಡ್ತೀನಿ ಕೊಡು ಪರ್ವಾಗಿಲ್ಲ .

ನಾನ್ ಕೇಳರು ಅಂದ್ರೆ aunty ಕಳಸ್ತಳ ನೀನ್ ಮಾಡ್ತಿ ಬರಂಗಿಲ್ಲ ಬರಂಗಿಲ್ಲ ಅಂತ. ಹೇಳ್ಬೇಕ್ sentiment ಇಡ್ಬೇಕಲ್ಲ. ಹಾ ನಾನ್ ಮನಿಗ್ ಹೋದ್ಮೇಲೆ call ಮಾಡ್ತೀನಿ.

ಹಾ ಆಮೇಲೆ ಮಾಡ್ತೀನಿ ಸೊಲ್ಪ್ ಕೆಲ್ಸ ಇದೆ ನಂಗೆ.

Hello ಚೈತ್ರಾರವರೆ. ಹ ಹೇಳಿ ರೇವತಿಯವರೆ ಏನ್ ಮಾಡ್ತಿದ್ದೀರಾ? ಹ ನಾನ್ ಬೆಳಿಗ್ಗೆದ್ದು ತಿಂಡಿ ಆಯ್ತು ಹ ಮಧ್ಯಾಹ್ನದ್ದು ಅಡಿಗೆಗೆ ready ಮಾಡ್ತಾ ಇದ್ದೇನೆ. ಹೌದಾ ಏನ್ ಅಡಿಗೆ ಮಾಡಿದ್ದೀರಾ? ನಾನು ಅಹ್ ಸೌತೆಕಾಯಿ ಕೋದ್ಲು ಮಾಡಿದ್ದೇನೆ.

ಹ ಮತ್ತೆ cabbage ಪಲ್ಯ ನಿಮಿಗೆ? ಅದ್ ಹೇಗ್ ಮಾಡೋದು ಸೌತೆಕಾಯಿ ಕಲ್ ಏನೋ ಹೇಳಿದ್ರಲ್ಲಾ ಹೊಸ್ತಾಗಿ ಕೇಳ್ತಾ ಇರೋದು ನಾನು ಹೆಸ್ರು. ಸೌತೆಕಾಯಿ ಸೌತೆಕಾಯಿ ಪಲ್ಯ ಅಲ್ಲ ಅಹ್ ಕೋದ್ಲು ಕೋದ್ಲು. Okay ಗೊಜ್ಜು ಆ type ಅ?